ಒಂದು ಮೈದಾನ ಕೂಡ ಕಂಡು ಬರ್ತಿದೆ.

ಬಿಳಿಸ್ತ ಬಿಳಿ ಬಣ್ಣದ ಸ್ತಂಭವನ್ನು ಕಾಣ್ತಾ ಇದೆ.

ಮತ್ತು ಸುತ್ತ ಮುತ್ತ ಚಸ್ಸಿರದವನ್ನು ಕೂಡ ಕಂಡು ಬರ್ತಾ ಇದೆ.

ಮತ್ತು ಸಾಕಷ್ಟು ಜನರು ಇಲ್ಲಿ ಲೈನಿ ಗೆ ನಿಂತು ಕೊಂಡಿದ್ದಾರೆ ಒಂದು ಹಸಿರು ಬಣ್ಣದ ಪರದಾ ಕೂಡ ಹಾಕಿದ್ದಾರೆ ಮೇಲೆ--

ಮತ್ತು ಒಬ್ಬ ಮನುಷ್ಯ ಇಲ್ಲಿ ಕುರ್ಜಿ ಮೇಲೆ ಕುಳಿತುಕೊಂಡು ನೋಟ್ ಬುಕ್ಕಿನಲ್ಲಿ ಬರೆತದ್ದಾನೆ.

ಒಂದು ಗಣಕ ಯಂತ್ರ ಕೂಡ ಇಲ್ ಇಕ್ಕಿದ್ದಾರೆ.

ಅಬ್ಬರ್ನ್ ಪ್ಯಾಕೆಟ್ ಗಳನ್ನು ಕಾಣುತ್ತ ಇದ್ದಾವೆ ಮತ್ತು--

ಮತ್ತು ಒಬ್ಬ ಮನುಷ್ಯ ಕೆಂಪು ಬಣ್ಣದ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾನೆ.

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಒಂದು ಅಂಗಡಿಯನ್ನು ಕಂಡುಬರ್ತಾ ಇದೆ ಇಲ್ಲಿ ಸಾಕಷ್ಟು ತರ ತರದ ಮೂರ್ತಿಗಳನ್ನು ಮಾರಾಟಕ್ಕೆ ಇಕ್ಕಿದಾರೆ.

ಕಬ್ಬಿಣದ ವಸ್ತುಗಳನ್ನು ಇಕ್ಕಿದ್ದಾರೆ ಗೋಡೆ ಮೇಲೆ ಕನ್ನಡಿಗಳು ಕೂಡ ಕಂಡುಬರುತ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಗ್ಯಾರೇಜ್ ಅನ್ನು ಕಂಡು ಬರ್ತಾ ಇದೆ ಮತ್ತೊಂದು ಕೆಂಪು ಬಣ್ಣದ ಕಾರು ಕೊಡ ಇಲ್ಲಿ ನಿಂತುಕೊಂಡಿದೆ.

ಮತ್ತೊಂದು ಅಂಗಡಿ ಕೂಡ ಕಂಡು ಬರ್ತಾಇದೆ ಲೈಟು ಗಳನ್ನು ಕಾಣುತ್ತಿದ್ದಾವೆ.

ಇತರ ವಸ್ತುಗಳನ್ನು ಮಾರಾಟಕ್ಕಿಕಿದ್ದಾರೆ ಇದು ಕಪ್ಪು ಬಣ್ಣದ ಟಿ_ವಿ ಕೂಡ ಕಂಡು ಬರ್ತಾ ಇದೆ.